ಕೂಲ್ ಕೋಲಿಡಸ್ ಸ್ಕೂಲ್ ಕೋಲಿಡರ್ ಎಷ್ಟು ಚಂದ ಅಲ್ಲಿ ನೋಟೀಸ್ ಬೋರ್ಡ್ ಇರ್ಬೋದು.

ಇವಾಗ ಒಂದ್ ಒಂದು ಸ್ಕೂಲ್ ಗಳಲ್ಲಿ ಅಂಗೇ ಸೀದಾ ಕ್ಲಾಸ್ ರೂಮ್ಸ್ ಇರುತ್ತೆ ಆ ತರ ಇರಬಾರ--

ಅವನೆಲ್ಲಾ ಇಂಟ್ರೊಡ್ಯೂಸ್ ಮಾಡಸಬೇಕು ಅವರ ಚಿಕ್ಕ ವಯಸ್ಸಲ್ಲಿ ಫ್ಲವರ್ಸ್ ಅವೇಲ್ಲಾದುನ್ನು ಹೇಳ್ಕೊಡ್ತ್ತಾ ಹೋಬೇಕು ಆವಾಗ ಇಂದ ಅವರು ಕಲೀತಾರೆ ಗಾಢ.

ಟ್ರೈನ್ ಈವಾಗ ತುಂಬಾ ಪ್ರಿಫರ್ ಮಾಡತಾರೆ ಈವಾಗ ಶಿಮೊಗ್ಗದಿಂದ ಬೆಂಗಳೂರಿಗೆ ಮೈಸೂರ್ಗೆ ಹೋಗಬೇಕಕಂದ್ರೆ ಎಲ್ಲಾ ಟ್ರೈನ್ಗೆ ಪ್ರಿಫರ್ ಮಾಡೋದು ಈವಾಗ ಜಸ್ಟ್ ಶಿಮೊಗ್ಗದಲ್ಲಿ ಏರ್ಪೋರ್ಟ್ ಆಗಿಲ್ಲಾ ಏರ್ಪೋರ್ಟ್ ಆದ್ರೂ ಕೂಡ ಅದು.

ಬಾಯ್ಸ್ ಹೋದಾಗ ಹೇರ್ ಬ್ರೋ ಹೇರ್ ಬ್ರೋ ಮಾಡ್ಸತ್ತಾರೆ ಕಟಿಂಗ್ ಮಾಡಸ್ತಾರೆ ವ್ಯಾಕ್ಸ್ ಮಾಡಸ್ತಾರೇ ಗರ್ಲ್ಸ್ ಎಲ್ಲದನ್ನು ಕೂಡ ಬಾಯ್ಸ್ ಕೂಡ ಶುರು ಮಾಡಕೊಂಡಿದರೆ.

ಗವರ್ನಮೆಂಟ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಯಾವದೇ ಸ್ಕೂಲ್ ಅಲ್ಲಿ ಆದ್ರೂ ಡ್ರಾಯಿಂಗ್ ಇದ್ದೆ ಇರುತ್ತೆ ಆ ಡ್ರಾಯಿಂಗ್ ಮಾಡೋಕಡೆ ಎಷ್ಟೋ ಇದ್ರಲ್ಲಿ ಕೆಳಗೆ ಕುರಿಸಿರತರೇ ಆ ಕೆಳಗೆ ಕುರಸವಾಗ ಡ್ರೆಸ್ ಕೊಳೆ ಆಗುತ್ತೆ ಅನ್ನೋದಕ್ಕೂ ಕುರಕ್ಕೆ ಆಗಲ್ಲಾ ಫಸ್ಟ್ .

ಅದಾದಮೇಲೆ ಆಹ್ ಅದನ್ನ ಆಮೇಲೆ ಬಿಟ್ಟೆಬಿಡತ್ತಿವಿ ನಾವು ಪೇಯಿಂಟ್ ಮಾಡವಾಗ ಎಷ್ಟೋ ಸತಿ ನಮ್ಮ ಮೈಮೇಲೆಲೆಲ್ಲಾ ಚಲಕೊಂತ್ತೀವಿ ಡ್ರಾಯಿಂಗ್ ಮಾಡೋದ್ ಒಂತರಾ ಚನ್ನಗಿ--